ಅಲ್ಲಿ ಒಬ್ರು ಆಂಟಿ ಇದಾರೆ ಇಲ್ಲಿ ರೆಡ್ ಕಲರ್ ಅಲ್ಲ ಒಂಚೂರು ಮಾರ್ಕ್ ಇದೆ.

ಇದು ಒಂದು ಪಾರ್ಕು ಮುಂದ್ಗಡೆ ಕುತ್ಕೊಣಕ್ಕೆ ಜಗಲಿ ಇದೆ ಎರಡು ಕಂಬ ಇದೆ ಗ್ರೀನ್ ಕಲರ್ .

ಅ ಮತ್ತೆ ಐದ್ ಐದಾರು ಮರಗಳ್ ಮರಗಳಿವೆ.

ಇಲ್ಲಿ ಸ್ಕೂಟಿ ಇದೆ ಸ್ಕೂಟಿ ಮೇಲೆ ಇಬ್ಬರಿದಾರೆ ಮತ್ತೆ ಒಂದು ಮರ ಇದೆ ಆ- ಪ್ಲಾಂಟ್ಸ್ ಗಳಿವೆ ಮತ್ತೆ ಮುಂದುಗಡೆ ರೋಡ್ ಇದೆ.

ಇದು ಒಂದು ಕ್ರೀಡಾಂಗಣ ಕಿತ್ತೂರಾಣಿ ಚೆನ್ನಮ್ಮ ಕ್ರೀಡಾಂಗಣ ಜಯನಗರ.

ಆ- ಇದರ ಮುಂದೆ ಒಂದು ಸ್ಕೂಟಿ ಇದೆ ಅ- ಇಬ್ಬರು ಮುಸ-ಮುಸಲ್ಮಾನರು ಒಳಗಿದ್ದಾರೆ ಮತ್ತೇ ಗಿಡ ಮರಗಳಿದೆ.

ಇಲ್ಲಿ ಸ್ಕೂಲ್ ಫಂಕ್ಷನ್ ನಡಿತಾ ಇದೆ ಒಬ್ಬಳು ಹುಡುಗಿ ಸ್ಟೇಜ್ ಮೇಲೆ ಹಾಡ್ ಹೇಳುತ್ತಾ ಇದ್ದಾಳೆ ಮೈಕ್ ಹಿಡ್ಕೊಂಡು.